ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಅಲ್ಲಿ ಒಂದು ರಿಕ್ಷಾ ನಡೆ ಹೋಗುತ್ತಿದೆ.

ಆ ಬಾಗಿಲ ಬಳಿ ಅನೇಕ ರೀತಿಯ ವಸ್ತುಗಳು ಅಥವಾ ಪೋಸ್ಟರ್ ಗಳನ್ನು ಅಂಟಿಸಲಾಗಿದೆ.

ಇದು ಒಂದು ದೊಡ್ಡದಾದ ಮನೆ ಇದೆ.

ಆ ಬಾಗಿಲ ಬಳಿ ಅನೇಕ ರೀತಿಯ ಗಿಡ ಮರಗಳು ಇವೆ.

ಪಕ್ಕದಲ್ಲಿ ಒಂದು ಬ್ಯಾರಲ್ ಇದೆ ಇಲ್ಲಿ ಬರುವ ವ್ಯಕ್ತಿಗಳು ನಿಂತಿರುವುದನ್ನು ಗಮನಿಸಬಹುದಾಗಿದೆ.

ಇದರ ಸುತ್ತ ಮುತ್ತಲು ಅನೇಕ ರೀತಿಯ ಹೂಗಳನ್ನು ಇಕ್ಕಲಾಗಿದೆ ಹಾಗೂ ಇಲ್ಲಿ ಇಬ್ಬ್ ಅನೇಕ ರೀತಿಯ ವ್ಯಕ್ತಿಗಳು ನಿಂತಿದ್ದಾರೆ.

ಹಾಗು ಇಲ್ಲಿ ಒಂದು ಟೇಬಲ್ ಇದೆ.

ಹಾಗು ಇಲ್ಲಿ ಪಕ್ಕದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ.

ಇಲ್ಲಿ ಅನೇಕ ರೀತಿಯ ವ್ಯಕ್ತಿಗಾಳು ಚಲಿಸುತ್ತಿದಾರೆ.

ಹಾಗು ಎಡಬದಿಯಲ್ಲಿ ಅನೇಕ ರೀತಿಯ ನೀರಿನಿಂದ ಕೂಡಿದೆ ಹಾಗು ಆ ರಸ್ತೆಯ ಮೇಲೆ ಅನೇಕ ರೀತಿಯ ವಾಹನಗಳು ಚಲಿಸುತ್ತಿರುವುದನ್ನು ಗಮನಿಸಬಹುದಾಗಿದೆ.

ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಇದರ ಒಳಗಡೆ ಬರಲು ಒಂದು ಬಾಗಿಲು ಇದೆ.

ಆ ಫ್ರಿಡ್ಜ್ ನಲ್ಲಿ ಅನೇಕ ರೀತಿಯ ವಸ್ತುಗಳನ್ನು ಸಾಲಿನಲ್ಲಿ ಹಚ್ಚಲಾಗಿದೆ.

ಅದರ ಸುತ್ತಮುತ್ತಲು ಅನೇಕ ರೀತಿಯ ಗಿಡಮರಗಳು ಇರುವುದನ್ನು ನೋಡಬಹುದಾಗಿದೆ.

ಹಾಗು ಆ ಶಾಲೆಯ ಮುಂದೆ ಒಂದು ದೊಡ್ಡದಾದ ಮೈದಾನವನ್ನು ಹೊಂದಿದೆ.

ಹಾಗು ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಆ ರಸ್ತೆಯ ಮೇಲೆ ಒಂದು ಆಟೋ ನಿಂತಿದೆ.

ಹಾಗೂ ಇದರ ಸುತ್ತಮುತ್ತಲು ಅನೇಕ ಕಟ್ಟಡಗಳು ಇವೆ.

ಆಸ್ಪತ್ರೆಯ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಇದರ ಒಳಗಡೆ ಅನೇಕ ರೀತಿಯ ವಸ್ತುಗಳನ್ನು ಕಪಾಟಿನಲ್ಲಿ ಜೋಡಿಸಲಾಗಿದೆ.

ಅವನ ಎದ್ರುಗಡೆ ಬಂದು ಟೇಬಲ್ ಇದೆ.

ಹಾಗೂ ಇಲ್ಲಿ ಅನೇಕ ರೀತಿಯ ವಸ್ತುಗಳನ್ನು--

ಫ್ಯಾನ್ ಇವೆ ಹಾಗು ಒಂದು ಸಿ_ಸಿ_ಟಿ_ವಿ ಇದೆ.

ಇಲ್ಲಿ ಒಂದು ಟೇಬಲ್ ಇದೆ ಅದರ ಮೇಲೆ ಅನೇಕ ರೀತಿಯ ವಸ್ತುಗಳನ್ನು ಇಡಲಾಗಿದೆ.

ಅಲ್ಲಿ ಅನೇಕ ರೀತಿಯ ದೇವರುಗಳ ಸ್ಟ್ಯಾಚು ಅನ್ನು ಹಚ್ಚಲಾಗಿದೆ.

ಹಾಗೂ ಅವರ ಕೈಯಲ್ಲಿ ಫೋನ್ ಗಳಿವೆ ಹಾಗೂ ಆಲ್ ಆನೇಕಾ ರೀತಿಯ ವ್ಯಕ್ತಿಗಳು ನಿಂತಿದ್ದಾರೆ.

ಆ ಬಾಗಿಲ ಬಳಿ ಬಣ್ಣ ಬಣ್ಣದ ಬಲೂನ್ಸ್ ಗಳಿಂದ ಅಲಂಕರಿಸಲಾಗಿದೆ ಆ ಅಂಗಡಿಯ ಹೊರಗಡೆ ಎರಡು ರೀಕ್ಷಾಗಳು ನಿಂತಿವೆ ಅವುಗಳಿಗೆ ಅನೇಕ ರೀತಿಯ ಹೂಗಳಿಂದ ಅಲಂಕರಿಸಲಾಗಿದೆ.

ಹಾಗೂ ಅಲ್ಲಿ ವ್ಯಕ್ತಿಗಳು ನಿಂತಿದ್ದಾರೆ ಹಾಗೂ ಅಲ್ಲಿ ಹೊರಗಡೆ ಸೂಚನಾ ಫಲಕದಲ್ಲಿ ಸ ಎಲೆಕ್ಟ್ರಿಕಲ್ ವೆಹಿಕಲ್ ಎಂದು ಬರೆಯಲಾಗಿದೆ.